ಈ ಚಿತ್ರದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿರುವುದನ್ನು ನೋಡಬಹುದು ಇಲ್ಲಿ ಕೆಲ ಕೆಲವು ಪುರುಷರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿರುವುದನ್ನು ನೋಡಬಹುದು ಇಲ್ಲಿ ಕೆಲ ಕೆಲವು ಪುರುಷರು ನಿಂತಿದ್ದಾರೆ.

ಕೇಸರಿ ಬಣ್ಣ ಮತ್ತು ನೇರಳೆ ಬಣ್ಣದ ಒಂದು ಮನೆ ಕೂಡ ಇದೆ ಇಲ್ಲಿ ಕೆಲವು ಗಾಡಿಗಳು ನಿಂತಿದೆ.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಬಂಡೆಯನ್ನು ನೋಡಬಹುದು ಇದರ ಒಳಗೆ ಹೋಗಲು ಒಂದು ರಸ್ತೆ ಕೂಡ ಇದೆ ಇಲ್ಲಿ ಇಬ್ಬರು ಹುಡುಗರು ನಿಂತಿದ್--

ಓಡಾಡುತ್ತಿದ್ದಾರೆ ಒಬ್ಬ ಹುಡುಗ ಫೊಟೊ ತೆಗೆದಿಕೊಳ್ಳುತ್ತಿದ್ದಾರೆ ಇಲ್ಲಿ ಕೆಲವು ಹೂವಿನ ಗಿಡಗಳಿದೆ.

ಇಲ್ಲಿ ಕೆನೆ ಬಣ್ಣದ ಟೇಬಲ್ ಮತ್ತು ಕೆಂಪು ಬಣ್ಣದ ಚೇರ್ ಗಳು ಕಾಣಿಸುತ್ತಿದೆ ಇಲ್ಲಿ ಒಬ್ಬ ಹುಡುಗ ಕೂತಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಪ್ರವೇಶ ದ್ವಾರವನ್ನು ನೋಡಬಹುದು ಅದು ಹಸಿರು ಬಣ್ಣದಿಂದ ಮಾಡಿದ್ದಾರೆ ಇಲ್ಲಿ.

ಈ ಚಿತ್ರದಲ್ಲಿ ನಾವು ಒಂದು ವಿದ್ಯಾಸಂಸ್ಥೆಯನ್ನು ನೋಡಬಹುದು.

ಫೋಟೊ ತೆಗೆದು ಕೊಳ್ಳುತ್ತಿದ್ದಾರೆ ಇವರು ಹಿಂದೆ ಬ್ಯಾಗ್ ಕೂಡ ಹಾಕಿದ್ದಾರೆ.

ಹಸಿರು ಚಿಕ್ಕ ಚಿಕ್ಕ ಗಿಡಗಳು ಮತ್ತು ಹುಲ್ಲನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಮನೆಯ ಮೇಲ್ಚಾವಣಿಯನ್ನು ನೋಡಬಹುದು ಇಲ್ಲಿ ಸ್ಥೂಲ ಚಾಪೆಯನ್ನು ಹಾಸಿದ್ದಾರೆ ಹಾಗೂ ಕೆಲವು--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

ಈ ಚಿತ್ರದಲ್ಲಿ ನಾವು ಒಂದು ಕೆರೆಯನ್ನು ನೋಡಬಹುದು ಕೆರೆಯ ಒಳಗೆ ಕಲ್ಲುಗಳನ್ನು ಇಟ್ಟಿದ್ದಾರೆ.

ಹಿಂದೆ ಎರಡು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಬಹುದು ಹಾಗು.--

ಈ ಚಿತ್ರದಲ್ಲಿ ಒಂದು ಕಟ್ಟಡವನ್ನು ನೋಡಬಹುದು ಇದರ ಮುಂದೆ ಮೂರು ವ್ಯಕಿಗಳು ನಿಂತಿದ್ದಾರೆ ಹಾಗು ಒಂದು ಮಹಿಳೆ ನಿಂತಿದ್ದಾರೆ.

ಇದರ ಹೆಸರು ಹೋಟೇಲ್ ಶುಭಶ್ರೀ ಸಾಗರ ಎಂದು--

ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಿದೆ ಮುಂದೆ ಮಣ್ಣನ್ನು ನೋಡಬಹುದು.

ಇಲ್ಲಿ ಆಕಾಶ ನೀಲಿ ನೇರಳೆ ಮತ್ತು ಹಸಿರು ಬೂದು ಬಣ್ಣದಲ್ಲಿ ಕಾಣಿಸುತ್ತಿದೆ.

ಹಾಗೂ ಅಂಗಡಿಯ ಒಳಗೆ ಕೆಲವು ಮಂದಿ ನಿಂತಿದ್ದಾರೆ.

ಬಿಳಿ ಬಣ್ಣದ ಬಟ್ಟೆಗಳಿಂದ ಸುಂದರವಾದ ಅಲಂಕಾರವನ್ನು ಮಾಡಿದ್ದಾರೆ.

ಇನ್ನೊಬ್ಬ ಹುಡುಗ ಮುಖಕ್ಕೆ ನೀಲಿ ಬಣ್ಣದ ಮಾಸ್ಕನ್ನು ಧರಿಸಿದ್ದಾರೆ.

ಇಲ್ಲಿ ನೀರಿನ ಬಣ್ಣ ಹಸಿರು ಮತ್ತು ಕಪ್ಪಾಗಿ ಕಾಣುತ್ತಿದೆ.

ನೋಡುವುದನ್ನು ಕಾಣಬಹುದು ಇಲ್ಲಿ ಆಕಾಶ ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಕೆಲವು ಹುಡುಗರು ನಿಂತಿರುವುದನ್ನು ನೋಡಬಹುದು ಹಾಗು.

ಈ ಚಿತ್ರದಲ್ಲಿ ಕೆಲವು ಹುಡುಗರು ನಿಂತಿರುವುದನ್ನು ನೋಡಬಹುದು ಹಾಗೂ--